ಅಹ್ ಪೈಪ್ ಎಲ್ಲ ಇದೆ ನೀರೆಲ್ಲ ಆಕೋಅಂತ ಒಂದ್ ಪೈಪ್ ಕೂಡ ಇದೆ ಮತ್ತೆ ಕಲರ್ಫುಲ್ ಆಗಿ ಹೂವೆಲ್ಲ ಇದಾವೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾನ್ತಾಯಿದೆ. ಇಷ್ಟೊಂದ್ ತರಹದ ಹೂವ್ಗಳ ಯಲ್ಲಾ ಇದಾವೆ ಕೂಡಾಇಲ್ಲಿ.

ಮಕ್ಕಳು ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ತುಂಬಾ ಜನ ನಿಂತ್ಕೊಂಡು ಇದ್ದಾರೆ ಎಷ್ಟೊಂದ್ ಜನ ಮತ್ತೆ ಇಲ್ಲಿ ಅವರು ಯೂನಿಫಾರ್ಮ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ವೈಟ್ ಡ್ರೆಸ್ ಅನ್ನ ಹಾಕಿದರೆ.

ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ಅಲ್ಲಿ ಎಷ್ಟೊಂದು ಸೆಟ್ಸ್ ಗಳು ಕೂಡ ಇದೆ ಮತ್ತೆ ಇಲ್ಲಿ ಇದು ಕೂಡ ನಿಲ್ಸಿದ್ದಾರೆ ಇಲ್ಲಿ ಎಷ್ಟೊಂತರದ ಸ್ಕ ಸ್ಕರ್ಟ್ ಕೂಡ ಇದೆ ಮತ್ತ--

ಇಕಡಿ ಪಕ್ಕದಲ್ಲೆಲ್ಲ ಉಲ್ಲೆಲ್ಲ ಬೆಳ್ಕೊಂಡಿದೆ ಮತ್ತ ಅದರ್ ಪಕ್ಕದಲ್ಲಿ ಕಾಂಪೌಂಡ್‌ ಎಲ್ಲಾ ಇದೆ ಮತ್ತೆ ದೊಡ್ದಾದಂತಹ ಒಂದು ಅಲ್ಲಿ ಸಿಂಟೆಕ್ಸ ಕೂಡ ಕಾನ್ತಾಯಿದೆ ಮತ್ತೆ ಅಲ್ಲ ದೊಡ್ಡ ಮರಕುಡ ಕಾಣ್ತಾ ಇದೆ .

ಕ್ಯಾಬಿನ್ ಇದೆ ಕ್ಯಾಬಿನ್ ಹತ್ರ ಇಲ್ಲಿ ಕೂತ್ಕೊಳ್ಳೋಕೆ ಪ್ಲೇಸ್ ಕೂಡ ಇದ ಇಲ್ಲಿ ಚೇರ್ಗ ಳೆಲ್ಲ ಕ್ಯಾಬಿನ ಲ್ಲಿ ಚೇರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಫ್ಯಾನ್ ಕಾಣ್ತಾ ಇದೆ .

ಇದು ಇಲ್ಲಿ ಬಟ್ಟೆಗಳು ಇಲ್ಲಿ ಹಳ್ದಿ ಕಲರ್ ಆಗಿರತಕ್ಕಂತ ಟಾಪ್ ಗಳು ಇದ್ದಾವೆ ವೈಟ್ ಕಲರ್ ಆಗಿರುವಂತಹ ಟಾಪ್ ಗಳು ಕೂಡ ಇದ್ದಾವೆ ಮತ್ತು ಇಲ್ಲಿ ಪಿಂಕ್ ಕಲರ್ ಗ್ರೀನ್ ಕಲರ್ ಆಗಿರತಕ್ಕಂತಹ ಟಾಪ್ ಗಳು ಕೂಡ ಇದ್ದಾವೆ ಬ್ಲಾಕ್ ಕಲರ್ --

ಇಲ್ಲಿ ಇದು ಒಂದು ಬಟ್ಟೆ ಅಂಗಡಿ ಇಲ್ಲಿ ತುಂಬಾ ಬಟ್ಟೆಗಳು ಟಿ ಶಿರ್ಟ್ಸ್ ಗಳು ಇದಾವೆ ಮತ್ತು ಚಡ್ಡಿಗಳು ಕೂಡ ಇದಾವೆ ನೀಲಿ ಕಲರ್ ಬಟ್ಟೆಗಳು ಕೂಡ ಇದ್ದವೇ ವೈಟ್ ಕಲರ್ ಬಟ್ಟೆಗಳು ರೆಡ್ ಕಲರ್

ಇಲ್ಲಿ ಸ್ಕೂಲ್ ಕಾಂಣ್ತಾ ಇದೆ ಸ್ಕೂಲ್ ಕಾರಿಡೊರ ಲ್ಲಿ ಎಷ್ಟೊಂದು ಫೊಟೊ ಇದನೆಲ್ಲ ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಪೈಂಟಿಂಗೆ ಲ್ಲಾ ಮಾಡಿದ್ದಾರೆ ಇಲ್ಲಿ ಗೆಟ್ ಕೂಡ‌ ಕಾಣ್ತಾಯಿದೆ ಆಫಿಸ್‌ ರೂಮ್‌ ಕುಡ ಕಾಣ್ತಾ ಇದೆ ಇಲ್ಲಿ .

ಇಲ್ಲಿ ಬೇಕರಿ ಕಾಂತಾ ಇದೆ ಬೇಕರಿ ಕೂಡ ನೋಡಕ್ಕೆ ತುಂಬಾ ಚೆನ್ನೆಯಾಗಿ ಕಾಣ್ತಾ ಇದೆ ಇಲ್ಲಿ ಕೋಕಾ ಕೋಲಾ ಪೆಪ್ಸಿ ಕೂಡ ಇದೆ ಇಲ್ಲಿ ವ್ಯಾಪಾರ ಮಾಡೋರು ಕೂಡ ಎಲ್ಲ ವ್ಯಾಪಾರ ಮಾಡಕ್ಕೆ ತಕ್ಕಡಿ ಕೂಡ ಇಟ್ಟಿದಾರೆ ಕೂಡ ತುಂಬಾ ಚೆನ್ನಾಗಿದೆ ಕೊಡು ಐಸ್ ಕ್ರೀಮ್ ನಿಂದ ಕೂಡ ಇದೆ.

ಚೆನಾಗಿದಾವೆ ಇಲ್ಲಿ ಒಳಗಡೆ ಕೂಡ ಕುತ್ಕೊಂಡಿದ್ದಾರೆ ಇಲ್ಲಿ ಟೇಬಲ್ ಎಲ್ಲಾ ಹಾಕೊಂಡು ತುಂಬಾ ಚೆನ್ನಾಗ್ ಕಾಂತ ಇದೆ ದೇವಸ್ಥಾನ.

ತುಂಬಾ ದೊಡ್ಡದಾದಂತಹ ಕೆರೆ ಕಾಣ್ತಾ ಇದೆ ಕೆರೆ ಕೂಡ ತುಂಬಾ ಚೆನಾಗಿದೆ ಕೆರೆ ಒಳಗಡೆ ಎಲ್ಲಾ ಚಿಕ್ ಚಿಕ್ ಬಂಡೆ ಕಲ್ಗಳೋಲ್ಲ ಇದ್ದಾವೆ ಮತ್ತೆ ಅದರ್ ಸುತ್ತ ಮುತ್ತ --

ಇಲ್ಲಿ ದೊಡ್ದ್ದ್ ದೊಡ್ಡ್ ಮರಗಳು ಗಿಡಗಳು ಕೂಡ ಬೆಳ್ಕೊಂಡಿವೆ ಇಲ್ಲಿ ತುಂಬಾ ಜನಗಳು ಕೂಡ ಅಲ್ಲೆಲ್ಲಾ ನಿಂತ್ಕೊಂಡಿದ್ದಾರೆ ಇಲ್ಲೆಲ್ಲಾ ಮಧ್ಯ ನೀರೆಲ್ಲಾ ಕೂಡಾ ತುಂಬಾ ಫಾಸ್ಟ್ ಆಗಿ ಎಲ್ಲಾ ಹೋಗ್ತಾ ಇದೆ.

ಇಲ್ಲಿ ಒಂದು ಬುಕ್ ಸ್ಟಾಲ್ ಕಾನ್ತಾಯಿದೆ. ಬುಕ್ ಸ್ಟಾಲ್ ಕೂಡಾ ತುಂಬಾ ಚೆನ್ನಗಿದೆ. ಇಲ್ಲಿ ಲೈಬ್ರರಿ ಅಲ್ಲಿ ಎಷ್ಟೊಂದು ಬುಕ್ಸ್ ಗಳೆಲ್ಲ ಇದೆ ಕೂಡ. ಲೈಟಿಂಗ್ಸ್ ಎಲ್ಲ ಇದೆ ಕೂಡಾ.

ತುಂಬಾ ಚೆನ್ನಾಗಿದೆ ಆ ಕಡೆ ದೊಡ್ಡ ಮರಗಳು ಗಿಡಗಳು ಎಲ್ಲಾ ಕುಡ ಬೆಳೆದುಕೊಂಡಿದೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಕೂಡ ಇಲ್ಲಿ ನೀರ್ ಒಳಗೆ ಇದ್ದಾವೆ.